ಯಾವದೇ ಮನಸ್ತಾಪ ಇದ್ರೂ ಎಳದನ್ನು ಬಿಟ್ಟು ಅವರನ್ನ ಕರ್ದು ಆ ಮದುವೆಗೆ ಬರೋದೇ ಒಂದೇ ಸಂಭ್ರಮ ಆಗಿರುತ್ತೆ.

ಸೊ ಮದುವೆ ಅಂದ್ರೆ ಆ ಆಭರಣ ಆ ಬಟ್ಟೆ ಆ ವಜ್ರ ಅದ್ನಾಯೆಲ್ಲಾ ಶಾಪಿಂಗ್ ಮಾಡೋದ್ರಲ್ಲೇ ಹುಡುಗಿ ಇದು ತುಂಬಾ ಸಂಭ್ರಮ ಆಗಿರುತ್ತೆ.